ತಮ್ಮ ಮೈಯನ್ನು ಕರಗಿಸಲು ಹಾಗು ಕೆಲವೊಂದಿಷ್ಟು ಕೆಲವೊಂದಿಷ್ಟು ಮಂದಿ ಯುವಕರು.

ಮೈಯನ್ನು ಕಾಣಿಸಲು ಹಾಗು ಅದನ್ನು ಉಳಿಸಲು ಬರುತ್ತಾರೆ.

ಚೆನ್ನಾಗಿ ಸಾಂಬಾರ್ ಮಾಡಿ ಮಕ್ಕಳಿಗೆ ಬೇಯಿಸಿ ಹಾಕುತ್ತಾರೆ ಮಕ್ಕಳು ತಿಂದು ದೊಡ್ಡವರಾಗಿ ನಮಗೆ --

ಆನಂದ ಪಡುತ್ತಾರೆ ಸ್ನಾನವನ್ನು ಮಾಡುತ್ತಾರೆ ಸ್ನಾನವನ್ನು ಮಾಡಿದ ನಂತರ ಮತ್ತೆ ಸಿಹಿ ನೀರಿನಲ್ಲಿ ಹೋಗಿ ಸ್ನಾನವನ್ನು ಮಾಡುತ್ತಾರೆ.

ಆರರಿಂದ ಎಂಟನೆ ತರಗತಿಯ ವಿದ್ಯಾರ್ಥಿಗಳು ಬಂದು ದಿನ ಪಾಟ ಮಾಡುತ್ತಾರೆ ಕಲಿಯುತ್ತಾರೆ.

ಏನಪ್ಪ ಅಂದ್ರೆ ಸಮಾನುಗಳು ಸಾಮಾಗ್ರಿಗಳು ಮನೆಗೆ ಏನು ಬೇಕು ಎಲ್ಲ ತಗೊಂಡು ಹೋಗಾಕೆ ಇದಕ್ಕೆ ಸುಪ್ಪರ್ ಮಾರ್ಕೆಟ್ .

ಗುಡ್ಡೆಂದ್ರೇ ಕಾಮನ್ ಆಗಿ ಏನಪ್ಪ ಅಂದ್ರೆ ಕಲ್ಲು ಮಣ್ಣು ಮುಳ್ಳು ಎಲ್ಲ ಇರ್ತಾವ್ ಪ್ರಾಣಿಗಳು ಇರ್ತವೂ ಕಡಿಗ್ ಮನ್ಷ್ಯರು ಅಡ್ಡಾರ್ತಾರ ಆದ್ರ --